ಯಾವುದೋ ಜಾಗಕ್ಕೆ ಹೋಗಿದ್ದಾರು ಹುಡುಗ್ದ್ದಾನೆ ಗಿಡದ ಮ್ಯಾಗ --

ರಾತ್ರಿ ಆಗೈತಿ ಕೆಳಗೆ ಶೋಕಿ ಗಿಡ ಇದವು ರೋಡೈತಿ.

ಇದ್ಯಾವುದೋ ದೊಡ್ಡದಾದ ಬಸ್ ಐತಿ ಬಸ್ಸದಾಗ್ ಎಲ್ಲ ಮಂದಿ ಕುತ್ತಾರು

ಒಂದು ಹಣ್ಣಿನ ಮಾರ್ಕೆಟ್ ಇದೆ ಹಣ್ಣಿದೆ ಸೈಡಲು ಹಣ್ಣಿದೆ.

ಅದುಕ್ಕ ಕಾರಂಜಿ ಟೈಪ್ ಮಾಡಿದ್ದಾರೋ ಅದಕ್ಕೆಲ್ಲ ಕಲ್ಲ್ ಹಚ್ಚಿದ್ದಾರೋ ಸಣ್ಣ್ ಸಣ್ಣಾವ್ ಕಾರಂಜಿ ಹಾಕಿದ್ದಾರೋ--